ಹಾಗೆ ಮೇಲೆ ಒಂದು ಸುಂದರವಾದ ಫ್ಯಾನ್ ಯನ್ನು ನೋಡಬಹುದು.

ಹಾಗೆ ಈ ಕಾಲೇಜಿನ ಮುಂಭಾಗದ ಆವರಣದಲ್ಲಿ ಒಂದು ಸಣ್ಣಪುಟ್ಟ ಪಾರ್ಕ್ ಅನ್ನು ಕಾಣಬಹುದು.

ಪಕ್ಕದಲ್ಲಿ ಒಂದು ಶಾ ಚಿಕ್ಕದಾದ ಗುಡಸಲಿದೆ.

ಕಂಬಗಳನ್ನು ಕಾಣಬಹುದು ಸೋಲಾರ್ ಕಂಬವನ್ನು ಕಾಣಬಹುದು ಮತ್ತು--

ಇದರ ಹೊರಗಡೆ ಒಂದು ಬಾಗಿಲು ಇದೆ ಅದರ ಮೇಲು--

ಇದು ಮನೆಯ ಹೊರಗಡೆಯ ಮೇಲಿನ ಆವರಣ ಎಂದು ಹೇಳಬಹುದು.